ಆ-ಬಾಳಾ ಅಂದ್ರ ಬಾಳಾ ಚಂದದ ಕಟ್ಟಡ್ನ್ನು ಬಾಳ್ ಚಂದದ ಆ-ಇದು ಬಿಜಾಪುರ್ದು ಗೋಲಗುಮ್ಮಟ್ ಅದಾ ಮುಂದಂದ್ಯಾರು ಕಾಣಿಸಲಾಗ್ಯಾರ ಗಾರ್ಡನ್ ಅತ್ರೇನ ಮಸ್ತ್ ಇರ್ತದ.

ಇದು ಒಂದು ಗ್ರಂಥಾಲಯ ಅಂತ ಅನ್ಕೊಂಡಿದೆವು ಗ್ರಂಥಾಲಯನೇ ಐತಿ ಹಾ ಒಬ್ಬ ಎಣ್ಣ್ ಮಗಳು ಒದ್ಲಾಕುತಾಳ ಒಬ್ಬ ಗಂಡ್ಸು ಬಂದನೋ ಒದ್ಲಾಕೂತನ ಇಂಗಾಗಿ ಗ ಅಲೆಲೆಲೆಲಿ ಫೋಟೋ ಗಳ್ ಹಾಕ್ಯಾರ ಗ್ರಂಥಾಲಯ ಐತಿ.

ಹೂ ಎಲ್ಲಿ ಅಂತ ಬುದ್ಧ ವಿಹಾರದ ಯಾಕಂದ್ರೆ ಬುದಂದು ಮೂರ್ತಿಯಾದ ಜಗ್ಲಿ ಮ್ಯಾಗ ಐತಿ ಹಾ ಸುತ್ತೇಕಟ್ಟೆಲ್ಲ ಡೆಕೋರೇಷನ್ ಮಾಡರ ಹೂವಿಂದು.

ಇಲ್ಲ್ ಲಬ್ರಾರ್ ಅದ ಲಾಬ್ರಾರ್ ಆಗ ಬುಕ್ಸ ಗಿಕ್ಸ ಭಾಳ್ ಆಕಿಟ್ಟಾರಾ ಗ್ರಂಥಾಲಯ ತುಂಬಾಯೆಲ್ಲಾ ಚೇರ್ ಗೊಳ್ ಆಕಾರ ಒಬ್ರು ಯಾರೂ ಕಾಣ್ಸಕ್ಯಾರ ಓದ್ ಬೇಕೂ ಸ್ಟಡಿ ಮಾಡ್ಬೇಕೂಲೈಬ್ರರಿದಾಗ ದಿನಾ.

ಇದು ಬಿಜಾಪುರ್ ಗೋಲಗುಮ್ಮಟ್ ಅದ ಬಿಜಾಪುರ್ ಗೋಲಗುಮ್ಮಾಟ್ ನೋಡಕ್ಕ್ ನಮಗ್ ಬಾಳ್ ಚಂದೈತಿ ಇದ್ ನಮ್ ಬಿಜಾಪುರ್ ದಾಗೈತಿ ಬಾರ್ರಿ ಅಂದ್ರ ಬಾರ್ರಿ ಅದಾ. ಇದು ಹೊರಗಿನಂದೊಂದು ಇದು ತೆಗದಾರ ಹಾಂಗಾಗಿ ಬಾಳ್ ಅಂದ್ರ ಬಾಳ್ ಚಂದೈತಿ ಇದು.

ಬಾಳ ಅಂದ್ರೆ ಬಾಳ ಚಂದ್ ಆಯ್ತಿ ಒಂದ್ ಕೊಂಬ್ ಅದ ಕೊಂಬ ದಾಗಳಿಂದ ನೋಡ್ದ ಗಿಂದ ಒಂದ್ ಕಂಬ್ ಅದ ಒಂದ್ ದೇವ್ರು ಗುಡಿ --

ನಾನು ಹೋಟೆಲ್ ಹತ್ರ ಕೆಳಗ್ ಒಂದ್ ಬರ್ದಾರ ಆ ರೀತಿ ಕಲರ್ ನಾಗ್ ಅದ. ಎರಡ್ಮೂರು ದೊಡ್ಡ ಕಾಲುಂ ಅವ ಮ್ಯಾಲು ಕಾಲುಂ ಐತಿ ಒಂದು ಹಾಸ್ಪಿಟಲ್ ತರಾನೇ ಇದೆ ಒಳಗೂನು ಹಾಸ್ಪಿಟಲ್ ಇದ್ರೆ ಚಂದಗೈತಿ.

ಆ-ಮುಂದಲೆಲ್ಲೆ ಹುಲ್ಲ್ ಬಾಳಾ ಬೆಳದಾದಾ ಆ-ನೋಡಾಕ್ಕೂ ಸ್ವಲ್ಪ್ ಚಂದ್ ಐತಿ. ಅದರ್ ತಳಾಗ್ ಕೂತು ಸ್ಟಡಿ ಮಾಡ್ಬೋದು ಓದೋರು ಒದ್ಬೋದು ಒಂತರ ನೋಡ್ಲಕ್ಕು ಬಾಳಾ ಚಂದ್ ಐತಿ.

ಆ-ಬಾಳ್ ಚಂದೈತಿ ಆ-ಬುದ್ಧದೇವನ ಅನುಯಾಯಿಗೊಳ್ ಓಗಿ ಇಲ್ಲೀಲ್ಲ ಕೂಡ್ತರಾ ಇಲ್ ಅವ್ರು ಭಕ್ತಾದಿಗಳು ಬಂದಿರ್ತಾ ನಾಗ--

ಇದು ಕೆರಿಯದ ಬೋತ್ನಾಳ್ ಕೆರೆನ ಅನ್ಕೊಂಡಿದ್ದವ ಭೂತ್ನಾಳ್ ಕೆರೆದೊ ಯಾವ್ದೋ ಗೊತ್ತಿಲ್ಲ ಹೂ ಬಟ್ ಒಂದ್ ಕೆರಿಯದ ಒಂಹಾ ಬಾಯಿಯಂಗ ಅದ ಅಲ್ಲಿ ನೀರ್ ಬುಡಕ ಮಾಡಿರ್ತಾರ ವ್ಯವಸ್ಥ ಬಾರಿ ಐತಿ ಬೋಳಾಲ್ ಕೆರೇನು ಇಂಗೆ ಅದ.

ಇದು ಕೆಂಪಗೆ ಬೆಂಡ್ ಕೊಟ್ಟರ ತಳಗೆ ಕಲ್ಲಿಂದು ಸ್ವಲ್ಪ ಶಿಲದಂಗ ಕಾಣಿಸ್ತದೆ ಡಿಸೈನ್ ಪಿಜನ್ ಬಾರಿ ಐತಿ ಒಳಗ ದೇವರುಗಳ್ ಮಖಗಳದವ.

ತ್ರಿಶೈಲ್ ಲ್ಯಾಂಡರಿ ಡ್ರೈ ಕ್ಲೀನ್ ಅಂತ ಬರ್ದಾರ ಇಲ್ಲಿ ಒಂದು ಗ್ಲಾಸಿಂದ್ ಐತಿ ಇದೆಲ್ಲೋ ನೋಡ್ದಂಗ್ ಆಗದ ನಮ್ಗ ಬಟ್ ಬಿಜಾಪುರ್ದಾಗ್ ಯಾವ್ದ ಬಾಳ ಚಂದ ಐತಿ.

ಕಂಬಗಳದವ ಸೈಡಿಗೆ ಈ ಕಡೆ ದೂರಿಗೆ ಹಾ ದೂರವದ್ರೂ ಸದ್ದಿಕೆ ಕೆರಿ ನೋಡಕ್ ಬಾಳ್ ಚಂದ ಕಾಣಿಸ್ತಾದ ಇಲ್ಲಿ ನಮ್ ಬಿಜಾಪುರದಾಗ ಇದ್ದಿರ್ಬೇಕಿದು.

ಎಲ್ಲ ತಂತಿ ಹಾಕಾರ ಒಳಗೆ ಗಾರ್ಡನ್ ತೇಗಿನ ಗಿಡ ಬಹಳ ಚೆನ್ನಾಗಿ ಕಾನ್ಸ್ಥಿತವಾ ಒಳಗೆ--

ನಮ್ದು ಒಂದು ಬೈಕ್ ಕಾಣುತಿದೆ ಮತ್ತು ದೊಡ್ಡ ಬಿಲ್ಡಿಂಗ್ ಕಾಣುತಿದೆ.

ಅಹ್ ಅಹ್ ಅದು ಏನ್ ಅಂತ ಗೊತ್ತಾಗಲ್ಲ ಮುಂದೆ ಗಿಡ ಒಂದು ಕಾಂನ್--

ಕೆರೆ ಬಾಳ ಚಂದ್ ಐತಿ ಕೆರೆ ಹತ್ರ ನೀರು ಬಂದು ಧಡ ಮುಟ್ಟಿದೆ ಅಲೆಗಳು ಉಕ್ಕಿ ಬರುತವೆ ಒಂದು ತರ ನದಿಯೋ ಕೆರೆಯೋ ಗೊತ್ --

ಬಾಳ್ ಚಂದಿರ್ತಾವ ಹಿಂಗಾಗಿ ಮುಂದೊಂದು ಗಿಡಗಳ್ ಅದಾವ ಒಂದು ಸ್ಕೂಟಿ ನಿಲ್ಸರ ಒಂದು ಇದು ನಿಲ್ಸರ ಹಾ ಬಾಳ್ ಅಂದ್ರೆ ಬಾಳ್ ಚಂದ ಒಳಗೊಬ್ರು ನಿಂತರ ಅಲ್ಲಿ ವಿವೋ ಸ್ಕೂಟಿ --